ಇನ್ನಿತರ ವ್ಯಕ್ತಿಗಳು ಶಾಂತ ರೀತಿಯಿಂದ ಧ್ಯಾನಿಸುತ್ತಿದ್ದಾರೆ.

ಹಾಗೆ ಇಲ್ಲಿ ಸುತ್ತಮುತ್ತಲಿನ ಪ್ರಕೃತಿಯು ಚನ್ನಾಗಿ ಇದೆ.

ಡಿಸೆಂಬರ್ ಟ್ವೆಂಟಿ ಫೈವ್ ದು ಫುಲ್ಲು ಮಾಡತ್ತಾರೆ.

ಇದೊಂದು ಫೋನಿನ ಅಂಗಡಿ ಆಗಿದ್ದು ಈ ಫೋನಿನ ಅಂಗಡಿಯಲ್ಲಿ ಅಹ್ ಪೌಚ್ ಮತ್ತು ಚಾರಜಿಂಗ್ ವೈರ್ ಹೆಡ್ ಫೋನ್ಸ್ ಇನ್ನಿತರ ಫೋನ್ ರಿಪೇರಿಗಳು ಸಿಗುತ್ತವೆ ಇದು ನಮ್ಮ ಬಳ್ಳಾರಿಯಲ್ಲಿ ಇಂತವು ಬಹಳಷ್ಟ ಇವೆ.

ಇದರಲ್ಲಿ ಪಕ್ಷಿಗಳು ಎಲ್ಲಾ ನೀರ ಕುಡಿಯಲು ಸೌಲಭ್ಯ.